ಇದು ಒಂದು ಟೈಯರ್ನ ಶೋರೂಮಿನ ಅಂಗಡಿ ಎಂದು ನಮಗೆ ತಿಳಿದು ಬರುತ್--

ಮತ್ತು ಒಂದು ದೊಡ್ಡದಾದ ಟಿ_ವಿ ಅನ್ನು ನಾವು ಇಲ್ಲಿ ಕಾಣುತ್ತೇವೆ.

ಹಾಗೂ ಇಲ್ಲಿ ಒಂದು ದೇವರ ಫೋಟಕ್ಕೆ ಹೂವಿನ ಮರವನ್ನು ಹಾಕಿ ಪೂಜೆ ಮಾಡುತಿರುವುದನ್ನು ನಾವು ಕಾಣು--

ಹಾಗು ಒಂದು ಚಪ್ಪರದ ರೀತಿಯ ಒಂದು ಶೆಡ್ಡನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಂದ್ ದೊಡ್ಡದಾದ ಬಟ್ಟೆ ಅಂಗಡಿಯನ್ನು ನಾವು ಕಾಣಬಹುದು.

ಹಾಗೂ ಕೆಳಗಡೆ ಮತ್ತು ಮೇಲ್ಗಡೆ ಪಿಂಕ್ ಬಣ್ಣದ ಒಂದು ಮ್ಯಾಟ್ ಅನ್ನ ನಾವು--

ಕೆಂಪು ಬಣ್ಣದ ಮೆಹಂದಿಯನ್ನು ಬಡೆದುಕೊಂಡಿರುತ್ತಾಳೆ ಎಂದು ಹೇಳಬಹುದು ಈ ಮಹಿಳೆಯ ಹಿಂಭಾಗದಲ್ಲಿ ಒಂದು ಪೋಸ್ಟರ್ ಅನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಗುಡ್ಡಗಾಡು ಪ್ರದೇಶವನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಂದು ದೊಡ್ಡದಾದ ಮೀನು ಮಾರಕಟ್ಟೆಗಳನ್ನು ನಾವು ಕಾಣಬಹುದು.

ಅದರ ಹಿಂಭಾಗದಲ್ಲಿ ಟ್ರಾಲಿ ಇರುವುದನ್ನು ನಮಗೆ ಕಂಡುಬರುತ್ತದೆ.

ಇದು ಒಂದು ಅಂಗಡಿಯ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮೇಲ್ಭಾಗದಲ್ಲಿ ಶ್ರೀ ಶ್ರೀನಿವಾಸ್ ಡಾಬಾ ಎಂದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರೆದಿರುವುದನ್ನು ನಾವು ಕಾಣಬವುದು.

ಅದರ ಹಿಂಭಾಗದಲ್ಲಿ ಒಂದು ಹಸಿರು ಬಣ್ಣದ ಗೇಟನ್ನು ನಾವು ಕಾಣುತ್ತೇವೆ.

ಹಾಗು ಈ ಮಹಿಳೆ ಹಿಂಭಾಗದಲ್ಲಿ ಒಂದು ಕೆಂಪು ಬಣ್ಣದ ಚೇರು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದರ ಮೇಲ್ಭಾಗದಲ್ಲಿ ವಿದ್ಯುತ್ ಕಂಬವನ್ನು ಅಳವಡಿಸಿರುವುದನ್ನು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದಾಗಿದೆ.

ಹಾಗು ಇದರ ಸುತ್ತುವರಿದ ಭಾಗದಲ್ಲಿ ಕಾಂಪೌಂಡ ನ್ನು ನಾವು ಕಾಣುತ್ತೆವೆ ಅದರ ಹಿಂಭಾಗದಲ್ಲಿ ಹಚ್ಚ ಹಸಿರಿನ ಗಿಡ ಮರಗಳನ್ನು ನಾವು ಕಾಣುತ್ತೆವೆ.

ಇದು ಒಂದು ಮನೆಯ ಮೇಲ್ಭಾಗದ ಆರ್_ಸಿ_ಸಿ ಹಾಕುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನಾವು ಕಾಣುತ್ತೇವೆ.

ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ಒಂದು ಸೂರ್ಯ ಉದಯ ಆಗುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಇದರ ಮೇಲ್ಬಾಗದಲ್ಲಿ ಬರ್ಗರ್ ಎಂದು ದೊಡ್ಡದಾದ ಬರೆದಿರುವುದನ್ನು ನಾವು ಕಾಣುತ್ತೆವೆ.

ಶ್ರೀ ಆದಿಶಕ್ತಿ ಎಂಟರ್ಪ್ರೈಸಸ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ನೀವ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಹೂವಿನ ಹಾರದ ರೀತಿಯಲ್ಲಿ ಮೆರವಣಿಗೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಲ ಬದುವಿನಲ್ಲಿ ಹಚ್ಚ ಹಸಿರಿನ ಹುಲ್ಲು ಆ ಹುಲ್ ಪ್ರದೇಶವನ್ನು ನಾವು ಕಾಣು.

ಇವೆ ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಗಿಡ ಮರಗಳನ್ನು ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಮನೆಯ ಮುಂಭಾಗದ ದೃಶ್ಯ ಎಂದು ನಾವು ಹೇಳಬಹು.

ಇಲ್ಲಿ ಪ್ರತಿಯೊಂದು ನೀಲಿ ಬಣ್ಣದ ಡಬ್ಬಿಗಳನ್ನು ಸಾಲಿನಲ್ಲಿ ಜೋಡಿಸಿದ್ದಾರೆ ಎಂದು ಹೇಳಬಹುದು.

ಇದರಲ್ಲಿ ಒಂದು ಕಬ್ಬಿಣದ ಗೇಟನ್ನು ನಾವು ಕಾಣುತ್--

ಇದು ಒಂದು ಹೋಟೆಲಿನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಅದರಿಂದ ಹಿಂಭಾಗದಲ್ಲಿ ಒಂದು ಕೂರ್ಗೆಯನ್ನು ನಾವು ಕಾಣುತ್ತೇವೆ.

ಇದು ಕಾರಿನ ಸೀಟುಗಳು ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಕಾರಿನ ಸೀಟ್ ಗಳನ್ನು ನಾವು ಕಾಣಬಹು--

ಮೆಲ್ಬಗದಲ್ಲಿ ಕಬ್ಬಿಣದ ಕಾಂಪೌಂಡ ನ್ನು ಕಾಣಬಹುದು ಹಾಗು ಒಂದು ದೊಡ್ಡದಾದ ಪೈಪನ್ನು ನಾವು ಇಲ್ಲಿ ಕಾಣುತ್ತೆವೆ.

ಇದು ಒಂದು ಫಂಕ್ಷನ್ ಹಾಲ್ ನ ಚಿತ್ರಣವೆಂದು ನಾವು ಹೇಳಬಹುದು.

ಕೆಲವು ಯುವಕರು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ ಎಂದು ಹೇಳಬಹು--

ಅರುಣ್ ಐಸ್ ಕ್ರೀಮ್ ಎಂದು ಹಾಗು ಆರೋಗ್ಯ ಐಸ್ ಕ್ರೀಮ್ ಎಂದು ಬರೆದಿರುವುದನ್ನು ನಾವು ಕಾಣುತ್ತೇವೆ.

ಇದು ಅಚ್ಚ ಹಸಿರಿನ ಹುಲ್ಲುಗಳ ಪ್ರದೇಶದಲ್ಲಿ ಇದೆ ಎಂದು ನಮಗೆ ತಿಳಿದು ಬರುತ್ತೆ.

ಹಾಗು ಒಂದು ಚೇರ್ ಮತ್ತು ಅದರ ಹಿಂಭಾಗದಲ್ಲಿ ಪಿಂಕ್ ಬಣ್ಣದ ಹೂವಿನ ಆಕಾರದಲ್ಲಿರುವ ಒಂದು ಶಾಲನ್ನು ನಾವು ಕಾಣುತ್ತೇವೆ.

ಮತ್ತು ಟೇಬಲ್ಲಿನ ಮೇಲೆ ಒಂದು ಕ್ಯಾಲ್ಕುಲೇಟರ್ ಮತ್ತು ಮೊಬೈಲಿದೆ ಎಂದು ಹೇಳಬಹುದು.

ಇಲ್ಲಿ ಒಂದು ಟೇಬಲ್ ಮತ್ತು ಒಂದು ಕೆಂಪು ಬಣ್ಣದ ಚೇರನ್ನು ನಾವು ಕಾಣುತ್ತೆವೆ.

ಇದು ಕೆಂಪ ಬಣ್ಣದಲ್ಲಿದ್ದು ಇದರ ಕೆಲ ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಾರೆ ಎಂದು ನಾವು ಹೇಳಬಹುದಾಗಿದೆ.

ಇದು ಒಂದು ಮನೆಯ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಒಂದು ಕಾರು ಇಲ್ಲಿ ನಿಂತಿದೆ ಎಂದು ಹೇಳುತ್ತೇವೆ ಅದರ ಹಿಂಭಾಗದಲ್ಲಿ ಗಿಡಮರಗಳನ್ನ ನಾವು ಕಾಣುತ್ತೇವೆ.

ಇದು ಒಂದು ಆಟದ ಮೈದಾನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.